ಇದೊಂದು ಹೋಟೆಲ್ ಆಗಿದ್ದು ಹೋಟೆಲ್ ನಲ್ಲಿ ವಿಧವಿಧ ಊಟ ಸಿಗುತ್ತದೆ ಅಂತ ಬೋರ್ಡ್ ಮೇಲೆ ಬರೆಯಲಾಗಿದೆ ಮೇಲ್ಗಡೆ ಶ್ರೀ ದುರ್ಗಾ ಅಹ್ ರೆಸ್ಟ್ --

ಇಲ್ಲೊಂದು ರೆಡ್ ಕಲರ್ ಒಂದು ಕಟ್ಟೆ ಇದೆ ಮತ್ತೆ ಗ್ರೀನ್ ಕಲರಿಂದು ಇಂದು ಬಸವಣ್ಣನ ವಿಗ್ರಹ ಇದೆ.

ರೈಟ್ ಸೈಡ್ ಗೆ ಗಿಡ ಮರಗಳಿದ್ದಾವೆ ಲೆಫ್ಟ್ ಸೈಡ್ ಗು ಮರ ಇದೆ ದೂರದಲ್ಲಿ ಒಂದು ಕಂಬ ಕಾಣಿಸ್ತಾ ಇದೆ ಟವರ್ ಕಂಬ ಅಹ್ ನೀರು ಹಾಗೆ ಹೋಗ್ತಾ ಇದೆ.

ಇದೊಂದು ದೊಡ್ಡ ನದಿಯಾಗಿದ್ದು ನದಿಯ ಮೇಲೆ ಆಕಾಶ ವೈಟ್ ಕಲರ ಲ್ಲಿದೆ ಅದೇ ಕಲರ್ ನೀರಿನಲ್ಲೂ ಕಾಣಿಸ್ತಾ ಇದೆ ನದಿ ಪಕ್ಕದಲ್ಲಿ --

ಇದೊಂದು ಹರಿಯುವ ನದಿಯಾಗಿದ್ದು ನದಿಯಲ್ಲಿ ಮಣ್ಣು ಜಾಸ್ತಿಯಾಗಿದ್ದು ಕೆಂಪು ಮಣ್ಣು ಹರಿತ ಕೆಂಪು ನೀರು ಹರಿತ ಇದೆ.

ಇದೊಂದು ಸುಂದರವಾದ ನದಿಯಾಗಿದ್ದು ನದಿಯ ದೂರದಲ್ಲಿ ಸಾಕಷ್ಟು ಮನೆಗಳಿದಾವೆ ನದಿ ಪಕ್ಕದಲ್ಲಿ ಹಸಿರು ಹಸಿರಾಗಿ ಗಿಡಗಳು ಕಾಣಿಸ್ತಾ ಈದವೇ --

ಇದೊಂದು ನಿಲ್ಲುವ ನದಿಯ ನೀರಿನ ಸ್ಥಳವಾಗಿದ್ದು ನದಿಯ ನೀರಿನಲ್ಲಿ ಎರಡು ಬೋಟ್ ಗ್ರೀನ್--

ಇದೆ ಸೀಮಾ ಸಿಂಹಕ್ಕೆ ಲೈಟಿಂಗ್ಸ್ ಮಾಡಲಾಗಿದೆ ಒಬ್ಬ ಮನುಷ್ಯ ನಿಂತ್ಕೊಂಡಿದ್ದಾನೆ ದೂರದಲ್ಲಿ ಬಿಗ್ ಬಜಾರ್ ಕಾಣಿಸ್ತಾ ಇದೆ ಶಿವಮೊಗ್ಗ ಟ್ರಾಫಿಕ್ ರೋಡ್ ಕಾಣಿಸ್ತಾ ಇದೆ

ಆ ಲೈಟ್ ಡೆಕೋರೇಷನ್ ಮಾಡಲಾಗಿದೆ ಅದರ್ ಎದುರುಗಡೆ ಗಿಳ ಗಿಡಗಳಿದವೇ ಆ ಅದ್ರ ಎದುರುಗಡೆ ಒಂದು ಕಾಂಪೌಂಡ್ ಇದೆ ಲೈಟಿಂದ ಚೆನ್ನಾಗಿ ಕಾಣ್ತಾ --

ನಿಲ್ಲುವ ನದಿಯಾಗಿದ್ದು ನದಿಯ ಒಳಗೆ ಹಸಿರು ಹಸಿರು ಕಲರಿನ ಬಣ್ಣ ಕಾಣಿಸ್ತಾ ಇದೆ ಯಾಕೆಂದರೆ --

ಇದು ಶಿವಮೊಗ್ಗದ ಕೋರ್ಟ್ ಕಾಂಪ್ಲೆಕ್ಸ್ ಆಗಿದ್ದು ಸಿವಿಲ್ ಕ್ರಿಮಿನಲ್ ನ್ಯಾಯಾಲಯ ಇಂದು ಬರೆಯಲಾಗಿದೆ ಜಿಲ್ಲಾ ನ್ಯಾಯಾಲಯ ಸಂಕೀರ್ಣ ಶಿವಮೊಗ್ಗ ಅಂತ ಬರೆಯಲಾಗಿದೆ

ಆ ಈ ಕಡೆ ಪೈಪ್ ಲೈನ್ ಇದೆ ಬ್ರಿಡ್ಜ್ ಕಟ್ಟೆ ಕಾಣಿಸುತ್ತಿದೆ ಆಹ್ ಪೈಪು ಒಡೆದು ಹೋಗಿರೋ ತರ ಕಾಣಿಸುತ್ತಿದೆ ಬ್ರಿಡ್ಜ್ ಕಟ್ಟೆ ಕೂಡ.